ಮುಂದೆ ಮಟ್ಟಿಗೆ ಅಡ್ಡಿಲ್ಲ ಅನಿಸುತ್ತಿದೆ ಆದರೂ ಒಂತರ ಸ್ವಚ್ಛವಾಗಿಲ್ಲಎಂದೆನಿಸುತ್ತಿದೆ ಈ ಜಾಗ.

ಕಸದ ತೊಟ್ಟಿಯಾಗಲಿ ಕೂರುವ ಹಳೆಯ ಕೂರಲು ಮಾಡಿರುವ ಚೇರುಗಳಾಗಲಿ ನೋಡಲು ಹಸಿರಿನಿಂದ ಕೂಡಿರುವ ಜಾಗ ಆದರೂ ಸುಂದರವಾಗಿದೆ.

ಬಾಗಿಲು ಹೊಸದಾಗಿ ಕಟ್ಟುತ್ತಿರುವ ಮನೆಗೆ ಬಾಗಿಲನ್ನು ಜೋಡಿಸಿ ಇಟ್ಟಿರುವುದು ಇಲ್ಲಿ ಬಣ್ಣವನ್ನು ಹಚ್ಚಿಲ್ಲ ಆ ಗೇಟಿಗೆ .

ಒಂದೇ ಒಂದೇ ಆದ ಚ ಚೇರು ಒಂದೇ ಆದ ಡೆಸ್ಕು ಕಿಟಕಿಗಳು ಫ್ಯಾನ್ಗಳು ತುಂಬಾ ಸುಂದರವಾಗಿದೆ.

ನೋಡ್ತಾ ಇದೆ ಅಕ್ಕ ಪಕ್ಕದಲ್ಲಿ ಗಿಡ ಮರಗಳು ಆ ಬೆಟ್ಟಗಳು ಆ ಗುಡ್ಡಗಳು ಅದ್ಭುತವಾಗಿದೆ ತುಂಬಾ ಸುಂದರವಾಗಿದೆ .

ಹೊಳೆ ಹೊಳೆಯ ಮದ್ಯೆ ಕಲ್ಲು ಹಲವಾರು ರೀತಿಯ ಕಲ್ಲುಗಳು ಹಲವಾರು ರೀತಿಯ ಅಹ್ ಹಲವಾರು ರೀತಿಯ ಆಕಾರದಲ್ಲಿರುವ ಕಲ್ಲುಗಳು.

ಹಲವಾರು ರೀತಿಯ ವಿಧ ವಿಧವಾದ ಹಣ್ಣುಗಳು ಇರುವ ಜಾಗ ಮಳಿಗೆ.

ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ನಲ್ಲಿ ಈಗ ವೆಹಿಕಲ್ ಗಳು ವಾಹನಗಳು ಪೆಟ್ರೋಲ್ ಹಾಕಿಸುತ್ತಿರುವ ಹಾಕಿಸಿಕೊಳ್ಳುತ್ತಿರುವ ಚಿತ್ರಣ --

ಇಲ್ಲಿ ಬೈಕ್ನ ನಿಲ್ಲಿಸಿಕೊಂಡು ಫೋಟೋ ತೆಗಿಯುತ್ತಿರುವ ಚಿತ್ರಣ ಸುಂದರವಾಗಿರುವ ಜಾಗ.

ಉಮ್ಮ್ ಬದ್ಕಿದ್ದು ಕೂಡ ಹೌದು ಒಂದು ತುಂಬಾ ಬದ್ಕಿದ್ದದ್ದು ತುಂಬಾ ವಿದ್ವಿದವೇ ಉಮ್ಮ್ ಹಾಗೆ ಆಹ್ಹ್ ಹಸಿರಿನಿಂದ ಕೂಡಿರುತ್ತೆ ಮಧ್ಯ ಆಮೆ ಇದೆ.

ಯಾವುದೊ ದೊಡ್ಡ ಪಾರ್ಕ್ ದೊಡ್ಡ ಪಾರ್ಕ್ ಇದು ಈ ಪಾರ್ಕ್ ನಲ್ಲಿ ವಿಧ್ ವಿಧವಾದ ಹೂಗಳು ಬಣ್ಣ ಬಣ್ಣದ ಹೂಗಳು ಇದಾವೆ.

ಐ.ಎ ಎಸ್ ಐಎಎಸ್ ಆಫೀಸರ್ ಆಗಿದ್ದು ಇವರು ಇವರಿಗೆ ಸನ್ಮಾನವನ್ನು ಮಾಡುತ್ತಿರುವ ಜಾಗ .